ಚನ್ನಾಗಿದ್ದೀನಿ ನೀನ್ ಹೇಗಿದ್ದೀ? ಹಾ ಚನ್ನಾಗಿದ್ದೀನಿ ನೋಡ್ ಈಗೇಲ್ಲಿ ಏನ್ work ಮಾಡ್ತಿದ್ದೀಯಾ? ಇಲ್ಲ college ಗೆ ಹೋಗ್ತಿದೀನಿ. ನೀನು? ಹಾ ನಂಗೆ job ಸಿಕ್ಕಿದೆ ನೋಡ್ ಚೆನ್ನಾಗಿದ್ದೀನ್ ನಾನಂತೂ ಹೌದು ಹೌದು ಮೊನ್ನೆ ನಮ್ friend ಅದೇ ಅಹ್ ಸುಮತಿ ಇದ್ಲಲ್ಲಾ,

ಆಕಿಗೆ ಮೊನ್ನೆ accident ಆಯ್ತಂತೆ ಕಣೆ ಪಾಪ ಅದೇ ನಾನ್ ಹೇಳ್ತಿದಿನಿ rules ಪ್ರಕಾರ ಹೋಗು ಆಕಡೆ ಈಕಡೆ ಹೋಗ್ಬೇಡ ಅಂತ,

Rules ಅವ್ಳು follow ಮಾಡ್ಲಿಲ್ಲಾ ಮತ್ತೇ ಅದು green light ಮತ್ತೇ red light ಬಂದಾಗ್ಲೂ ಸರೀಗೂ ನೋಡ್ಕೊಂಡಿಲ್ಲ, ಹಾ rules ನೋಡ್ಕೊಂಡು ಹೋಗ್ಬೇಕಲ್ಲ. ಹಾ rules ನೋಡ್ಕೊಂಡು ಹೋಗ್ಬೇಕಿಲ್ಲ ನೋಡ್ ಆಕಿ ಹಂಗೆ ಹೋಗ್ಯಾಳ ಈಗ accident ಆಗೈತಿ ಅಹ್ ತುಂಬಾ serious case ಅಹ್ full ಏನ್ dangerous ಅಲ್ಲಿ ಇದೆಯಂತೆ

ನೀನ್ ಏನ್ bike ತಗೊಂಡು ಹೋಗ್ತಿಯ ಏನು cycle ತಗೊಂಡ್ಹೋಗ್ತಿಯಾ college ಗೆ? ಇಲ್ಲಮ್ಮ scooty ತಗೊಂಡು ಹೋಗ್ತೀನಿ ನಾನ್ ನಾನು ಅದಕ್ಕೆ ನಾನು ಅಷ್ಟೇ rules follow ಮಾಡ್ಕೊಂಡು rules ನೋಡ್ಕೊಂಡು ಹೋಗ್ತಿದೀನಿ. ಅದೇ ತುಂಬಾ accident ಗಳು ಆಗ್ತಿದ್ದಾವೆ ಈಗ ನಾವ್ ನೋಡಿದ್ ಪ್ರಕಾರ . ಭಾರಿ accident ಆಗ್ತಿದಾವ್. ಅದ್ಕೆ ನೋಡ್ ನಂಗ್ ಗಾಡಿ ತಗೊಂಡ್ ಹೋಗೋಕ್ ಭಯ ಇಲ್ಲಾದ್ರೆ ನಾನು ತಗೊಂಡ್ ಹೋಗ್ತಿದೆ college ಗ್ ಗಾಡಿ? ಹಾ ನಂಗೂನೂ ಭಯ ಸುಮಾರ್ ಕಡೆ ಬಾರಿ accidents ಆಗ್ತಿದ್ದಾವ್. ಅಲ್ಲಾ one way one two way ಇದ್ರೆ okay one way ಇದ್ರೆ ತುಂಬಾ accident ಗಳು ಅದು ಮಾತ್ರ ಅದ್ರಲ್ಲಿ ಬಳ್ಳಾರಿ full ಏನು tra , ಬಳ್ಳಾರಿಲಿ full ಅಂದ್ರ್ full traffic ಇದೆ. Traffic ಅಷ್ಟೊಂದ್ ಇದ್ರು ಕೂಡ rules ನ ಚನ್ನಾಗಿ follow ಮಾಡೋದನ್ನ ಕಲಿಬೇಕು ಗಾಡಿ ತರ್ತೇನಂತ ಸುಮ್ಸುಮ್ನೆ ಆತರ ಎಲ್ಲಾ ಹೋಗಂಗಿಲ್ಲಾ cycle ತಗೊಂಡು ಹೋಗ್ತಿನಂತ್ ಹೇಳ್ತಿ ಗಾಡಿ ತಗೊಂಡು ಹೋಗ್ತಿನಂತ್ ಹೇಳ್ತಿ ಒನ್ನೊಂದ್ ಸಾರಿ

ಹಾ ಹುಷಾರಾಗ್ ಹೋಗ್ತೀನಿ ನಾನು rules . ಏನ್ three day two three days back ಅಹ್ ಗಾಡೀಲಿ ಹೋಗ್ತಿದೀನಿ just one feet distance ಅಷ್ಟೇ ಇಲ್ಲದಿದ್ರೆ ಅಹ್ ದೊಡ್ಡ accident ಆಗ್ತಿತು? ಹುಷಾರಾಗಿ ಹೋಗ್ಬೇಕ್ rules ನೋಡ್ಕೊಂಡು ಹೋಗ್ ನೀನ್? ಅದೇ ನೋಡ್ ಅ green light ಹತ್ತಿದೆ ನಾನ್ red light ಅನ್ಕೊಂಡು red light ಬಂದಾಗ stop ಮಾಡ್ಬೇಕಿಲ್ಲ ನಾನ್ move ಆಗ್ಬಿಟ್ಟಿನಿ ಅಲ್ಲೇ ನೋಡ್? Traffic ಅಲ್ಲಿ ಅವ್ರು police ಅವ್ರ್ ಇರ್ತಾರಲ್ಲ ಅವ್ರೇಯ ? ಮುಂದೆ ನೋಡ್ತಿದ್ದಾರ ನಾವ್ ಹಿಂದೆ just miss ಇಲ್ಲದ್ರೆ, ನೋಡ್ಕೊಂಡು ಹೋಗ್ಬೇಕು ಈರಮ್ಮ. ಹೌದು ಪಾವನಿ ನನಿಗೂ ಗೊತಾಗ್ಲಿಲ್ಲಾ ಪಾವನಿ ಅದೇನ್ just miss ಆದಂತಲ?. ಹೌದು ನಂಗೂನೂ ಮೊನ್ನೆ ಯಾರೋ ಬಂದು ನಾನುನೂ ಅಷ್ಟೇ rules ನೋಡ್ಕೊಂಡಿಲ್ಲ sudden ಆಗಿ ಹಂಗೆ sudden break ಹಾಕಿದ್ ಇಲ್ಲದಿದ್ರೆ ನಂಗು accident ಆಗ್ತಿತ್ತು. College ಗ್ ಹೋಗೋ ಹುಡ್ಗ್ರು ಸ್ವಲ್ಪ ನೊಡ್ಕೊಂಡ್ ಹೋದ್ರೆ ಮುಂದೆ ಬಾಳಿ ಬದ್ಕಬೇಕಾದವ್ರು

ಹ್ಮ್ ನಾನು ಹುಷಾರಾಗಿದ್ದೀನಿ ಈಗ ಅದಕ್ಕೆ.

ಹ್ಮ್ ನೋಡು ಅದೇ ನಮ್ class ನೋಡು ಆಕಿ ಸುಮತಿಗ್ ಹಂಗ್ ಆಗಿರೋದಕ್ಕೆ ನಾನ್ ಮೊನ್ನೆ ಹೋಗಿ ನೊಡ್ಕೊಂಡ್ ಬಂದೆ.

ಹೌದಾ ಹುಷಾರಾಗಿ ಹೋಗ್ಬೇಕ್ ಹೇಳ್ ಆಕಿಗಿನ್ನೂ ಆಕಿನ್ನೂ ಹೇಳಿದ್ನಪ್ಪಾ ನಾನ್ ಎಷ್ಟೋ ಸರಿ ಆಕಿಗೂ . ಇನ್ನೂ license ಬರ್ಲಿಲ್ಲ ಕಣೆ ಹೋಗ್ಬೇಡ ಮತ್ತೆ accident ಏನಾದ್ರೂ ಆದ್ರೆ ಸರಿಯಾಗಿ ನಿಂಗ್ drive ಮಾಡಕ್ಕೂ ಬರಲ್ಲಾ ಅಂತ ಹೇಳೀನಿ,

ಆದ್ರೂನು ಇಲ್ಲ ತಗೋ ನಂಗ್ drive ಮಾಡೋಕ್ ಬರತ್ತೆ ಅಂತ ಹೋದ್ಲು ಹ. Rules ನೋಡ್ಕೊಂಡು ಹೋಗ್ಬೇಕು . ಅಲ್ಲ ಎಲ್ಲರಿಗೂ ಅಷ್ಟೇ ಅದೇತರ rules ನೋಡ್ಕೊಂಡು rules ನ follow ಮಾಡ್ಕೊಂಡು ಹೋಗ್ಬೇಕು accident ಆಗೋ chances ಜಾಸ್ತಿ ಇದಾವ್. ನಮ್ class ಅಲ್ಲಿ ತುಂಬ ಜನ bike ತರ್ತಾರ ಅವರಂತು ಅಬ್ಬಬಾ ಏನ್ style ಅಲ್ಲಿ ಹೋಗ್ತಿರ್ತರಂತಿ. ಮನ್ನೆ college student ಗೂ accident ಆಗೈತಿ ಗೊತ್ತಾ? ಹೌದಂತೆ ಅದೇ news ಬಂತು ನಂಗುನು ಹಾ one way ಅಲ್ಲಿ ಹೋದ್ರೆ ಯಾವು ಆಗಲ್ಲ ಏನ್ rules follow ಮಾಡಿರಂಗಿಲ್ಲ. ಹಾ rules ಮಾಡಿಲ್ಲ one way ಅಲ್ಲಿ turn ಆಕ್ಕೊಂಡ್ ಬಂದ್ಬಿಟ್ಟಿದ್ದಾರಾ ಇಬ್ರು ಅಲ್ಲೇ spot ಅಲ್ಲಿ accident ಆಗ್ಬಿಟ್ಟಿದೆ ಪಾಪ. ಹ್ಮ್ ಹೌದು.

ಹೌದು rules ಯಾರ್ follow ಯಾಕೊಟ್ಟಿರೋದು follow ಮಾಡ್ಬೇಕು ಈತರ accident ಏನು ಆಗ್ಬಾರದಂತಲ್ಲ rules ಮಾಡಿರೋದು?. ತುಂಬಾ ಅಂದ್ರ್ ಗಾಡಿಗಳೂ ಮತ್ತೆ ಲಾರಿಗಳೂ dash ಆಗೋದು ಜಾಸ್ತಿ ಅಷ್ಟು ? ಕೆಲ್ವೊನ್ದ್ buses ಗು ಆಗ್ತಾವು . ಕುರ್ಡೂರ್ ಇರ್ಬೇಕಾದ್ರೆ ಸರಿಯಾಗಿ ಹೋಗ್ಬೇಕು ಸರಿ ತಗೊ ನಿಂಗ್ ನಾನ್ ಆಮೇಲ್ call ಮಾಡ್ತಿನಿ.

Hi ಇದ್ದೆನೆ ಅಕ್ಕ ನಾನ್ ನೀವ್ ಹೇಗಿದ್ದೀರಾ? ನನ್ ಚೆನಾಗಿದ್ದೇನೆ ತುಂಬ ದಿನ ಆಯ್ತಲ್ವಾ ಮಾತಾಡಿ? ಹ್ಮ್, ಹೌದು ಮತ್ತೆ ಎಲ್ಲಿ ಸುದ್ದಿ ಇಲ್ಲ ಸಮಾಚಾರ ಇಲ್ಲ, ಎಂಥ ಕತೆ ನಿಮ್ದು? ಮನೆ ಕಡೆ ಇದ್ದೆ ಅಷ್ಟೇ, ನೀವ್.

ನೀವ್ ನೀವ್ ಮೊನ್ನೆ ಎಲ್ಲೋ ಮದ್ವೆ ಅಂತೆ? ಹ ಹೌದು ನಮ್ದು ಅಣ್ಣಂದು ಮದ್ವೆ ಎಲ್ಲಾ ಇತ್ತು ಹಾಗೇ. .

ಹಾ, ಹಾಗೆ ಮದ್ವೆಗಿಂತ ಮೊದಲು ನಾವು ಗಮ್ಮತ್ ಮಾಡಿದ್ವಿ ನಾವು ಸ್ವಲ್ಪ ಹೊರಗಡೆ ಸುತಾಡ್ಲಿಕ್ಕೆಲ್ಲ ಹೋಗಿದ್ವಿ ಅಂತ.

ಇಲ್ಲ ಎಲ್ಲಿಗೂ ಹೋಗ್ಲಿಲ್ಲ.

ನನ್ಗೆ ಹೊರಗೆ ಹೋಗುದಂದ್ರೆ ಭಯಂಕರ ಇಷ್ಟ ಮಾರೆ ಹಾಗೆ ಗಮ್ಮತ್ ಎಲ್ಲಾ ತಿರ್ಗಿ ಎಲ್ಲಾ ಬಂದದುಂತ ನಾವು ಹಾಗೆ .

ನಾವು ಅಂದ್ರೆ plan ಹಾಕಿದ್ದು ಒಂದು ಕಡೆ ಹೋಗುವ ಅಂತ. But ನಾವ್ last moment ಗೆ change ಮಾಡಿದ್ದು ಬೇರೆ ಕಡೆ ಹೋದ್ವಿ.

ಹ ಹಾಗೆ ನಾವ್ ಅಂದ್ರೇ Madikeri ಎಲ್ಲ ಹೋಗುವ ಅಂತ, plan ಮಾಡಿದ್ದು ಮತ್ತೆ, last ಗೆ ಎಂಥ ಅಯ್ತು ಅಂದ್ರೆ ಏನೋ ಈ weather ಎಲ್ಲ ಸರಿ ಇಲ್ಲ ಅಲ. .

ಹಾಗೆ ಮಾತಾಡಿ ಮಾತಾಡಿ last ಗೆ ನಾವ್ ಇಲ್ಲೇ, ಊರಲ್ಲೇ ಸುತ್ತಾಡಿದ್ವಿ beach ಅದು ಇದು ಅಂತ ಹೇಳಿ. Murudeshwar ತನಕ ಹೋಗ್ ಬಂದ್ವಿ, ಗಮ್ಮತ್ ಇತ್ತು ಮಾರೆ ನೀವ್ ಎಲ್ಲ ಹೋಗಿದ್ದಿರಿ ಅಲ. ಹಾ ಹೌದು ಮುರುಡೇಶ್ವರ ಎಲ್ಲಾ ನೋಡಿದ್ದೇನೆ.

ನಾನ್ ಇಲ್ಲಿ ಸುಮಾರು ಹಾ Batkal, Honavar, Kumta, Udupi, Mangalore ಎಲ್ಲ ಸುಮಾರ್ ಎಲ್ಲಾ ನೋಡಿದ್ದೇನೆ.

ಅಲ ಎಂತಾದ್ರೂ ಈ ತೀರ್ಗ್ಲಿಕ್ಕೆ ಹೋಗುದಂದ್ರೆ ಭಯಂಕರ ಖುಷಿ ಅಲ ಮಾರೆ. ಹೌದೌದು ಅದು ಜೊತೆಗೆ ಒಳ್ಳೆ company ಇರ್ಬೇಕು ಆಯ್ತಾ.

ಒಂದಿಷ್ಟು ಜನ ಗಮ್ಮತ್ ಮಾಡೋದು ಉಳ್ದವ್ರು ಸುಮ್ನೆ ಕೂರೋದಾದ್ರೆ ಬೇಜಾರ್ . ಹ್ಮ್ ಹೌದು ನಾವ್ ಮಾತ್ರ ಗಮ್ಮತ್ ಮಾಡಿದ್ದೇವೆ, ಎಲ್ಲಾಸ ಒಟ್ಟಿಗೆ, ಪದ್ಯ ಹಾಕೊಂಡು dance ಮಾಡ್ಕೊಂಡು ಸುತ್ತಾಡಿ.

ಗಮ್ಮತ್ ಆಗಿದೆ ಅಂತ ಆದ್ರೆ ಎಂಥ ಗೊತ್ತ ಹೋಗುವಾಗ ಊಟ ಎಲ್ಲ ಸರಿ ಸಿಗ್ಲಿಲ್ಲ ಅಂತ ಕೆಲವ್ veg ಅಂದ್ರೆ veg .

ಹಾಗೆ ಸ್ವಲ್ಪ ಊಟ ಕೆಲ್ಲ ತೊಂದ್ರೆ ಆಯ್ತು. ಈಗ veg hotels ತುಂಬಾ ಕಡಿಮೆ ಸಿಗುದು.

ಹಾಗೆ ಹಾಗೆಲ್ಲ ಕತೆ, ನೀವ್ ಎಲ್ಲಿಗೆ ಹೋದ್ರಿ? ಇತೀಚಿಗೆ ಎಲ್ಲಿಗಾದ್ರೂ ಹೋಗಿದ್ದೀರಾ? ಅಂದ್ರೆ ತಿರ್ಗಾಡಲಿಕ್ಕೆ? ಇಲ್ಲ ಇಲ್ಲ ಇಲ್ಲ ನಾನೂ last ಅದೆ ಈಗ conference ಅದು ಇದು ಅಂತ ಓಡಾಡಿದ್ರೆ ಮತ್ತೆ. ಹ್ಮ್ ಹ್ಮ್. ಹ್ಮ್ಹ್ಮ್ ಹ್ಮ್. ಈನ್ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ, ಉಂಟಾ? ಇನ್ನು ಹೊಸ ವರ್ಷಕ್ಕೆ ಗಮ್ಮತ್ ಮಾಡ್ಲಿಕ್ಕೆ ಉಂಟಾ ಎಲ್ಲಿಯಾದ್ರೂ? ನೋಡ್ಬೇಕು ಈಗ ಸದ್ಯಕ್ಕೆ ಎಂತ plan ಇಲ್ಲ. ಹ್ಮ್, ಈಗಳೆಲ್ಲ ಹೊಸ ವರ್ಷಕ್ಕೆ ಹೊರಗಡೆ ಎಲ್ಲ ಹೋಗ್ತಾರೆ ಅಲ ಹಾಗೆ ಎಲ್ಲಿಗಾದ್ರೂ ಹೋಗ್ಲಿಕುಂಟಾ? ನಾವ್ ಯಾವಾಗ್ಲೂ ಮನೆಯಲ್ಲೇ ಎಲ್ಲಆ ಎಲ್ಲಾ ಬರ್ತರೆ. ಹಾಗೆ ನಾವ್ ಒಟ್ಟಿಗೆ ಬೆಳದಿಂಗಳ ಊಟ ಏನಾದ್ರು ಮಾಡಿ. ಮನೆ ಅಲ್ಲೇ ಯಾವಾಗ್ಲೂ ಹೊಸ ವರ್ಷ ಹೊರಗೆ ಹೋಗು ಇಲ್ಲ. ಹ್ಮ್ಹ್ಮ್ ಹ್ಮ್, ಆದ್ರೂ ಹೊರಗೆ ಹೋಗುದೆಲ್ಲ ಗಮ್ಮತ್ ಅಲ್ಲ. ಹೌದೌದು. ಹ್ಮ್ ನಾವುಸ ಅದೆ ನೋಡತಾ ಇದ್ದೇವೆ, ಎಂಥ ಮಾಡುದು ಅಂತ. ಹ್ಮ್. ನಾನ್ ಹೋಗ್ತಿರ್ತೇನೆ ಈಗ ಇತ್ತೀಚೆ ಗೆ ಸಮಯ ಸಿಕ್ಕಿಲ್ಲ ಬಿಟ್ರೆ ಸುಮಾರ್ ಸಲ ಹೋಗಿದ್ದೇನೆ.

Chikmagalur, Sakleshpur, Mysore . ಹ್ಮ್ಹ್ಮ್ ಹ್ಮ್, ನಾವೀಗ ಈಸಲಕ್ಕೆ ನಂದು ಅಣ್ಣನ್ ಮನೆ ಕೇರಳದಲ್ಲಿ ಉಂಟು ಅದಕ್ಕೆಲ್ಲ Kerala ಗಮ್ಮತ್ ಮಾಡುವ ಅಂತ ಇದ್ದೇವೆ.

ಅಂದ್ರೆ ಹೋಗುವಾಗಸ ಗಮ್ಮತ್ ಅಲ ನಾವ್ rail ಅಲ್ಲಿ ಹೋಗುವ ಅಂತ ಇದ್ದೇವೆ. ಚಂದ ಆಗ್ತಾದೆ ನೋಡ್ಲಿಕ್ಕೆಸ.

ಎಂಥ ಇದ್ರೂ rail ಅಲ್ಲಿಎಲ್ಲ ಹೋಗುದು ಚಂದ ಅಲ್ಲ. ಹೌದೌದು area ನೆ ತುಂಬಾ ಚಂದ ಅಲ್ಲ. ತುಂಬ ತುಂಬ ಚಂದ ಉಂಟು ಹೌದು bus ಅಲ್ಲಿ ಹೋಗುದಕಿಂತ rail ಅಲ್ಲಿ ತುಂಬ ಆರಾಮ ಆಗ್ತಾದೆ ಹೋಗ್ಲಿಕ್ಕೆ. ಹೌದು ಹೌದು ಹೌದು. ಹಾಗೆ ನೋಡ್ಬೇಕು, ನೀವ್ ಇದ್ದೀರಾ? free ಇದ್ದೀರಾ ಎಲ್ಲರ ಒಟ್ಟಿಗೆ ಹೋಗುವ. ನೋಡ್ತೇನೆ ನಾನು ಹೇಳ್ತೇನೆ.

ಈಗ ಅದೆ ಹೊರಗಡೆ ಹೋಗುದ ಬೇಡ್ವಾ ಎಲ್ಲ ಅದೆ ಹೇಳ್ತಿದ್ದಾರೆ Kerala ಹೋಗುವ ಅಂತ ಇದ್ದೇವೆ.

ಆದ್ರೆ ಹೋಗೂದಾದ್ರೆ ಚಂದ ಆಗ್ತಾದೆ ಎಲ್ಲರ್ ಸೇರ್ತೆವೆ ಅಂತ ಖುಷಿ ಹೊರಗಡೆ ಹೋಗುದು.

ಹಾಗೆ ಹೊರಗಡೆ ಹೊದ್ರುಸ ಒಂತರ ಖುಷಿ ಆಗ್ತಾದೆ ಒಂತರ tension ಇರುದಿಲ್ಲ ಅಲ ಹಾಗೆ.

ಎಂಥ ಗೊತ್ತಿಲ್ಲ ಇನ್ನು last moment decide ಆಗ್ತಾದೆ.

ಹಾಗೆಲ್ಲ ಕತೆ, ಮತ್ತೆ ವಿಶೇಷ.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

ನಾನು Manipal ದಲ್ಲಿ ಇದ್ದೇನೆ ಮಾರ್ರೆ ನೀನೆಲ್ಲಿದ್ದಿ? ನಾನ್ ಕೆಲ್ಸದಲ್ಲಿ ಮಾರ್ರೆ.

ವಿಶೇಷ ಹೇಳ್ಬೇಕ್ ಮಾರ್ರೆ ನಂಮದೆಂತೆಲ್ಲಾ ನಿಮ್ಮದೇ.

ನಂದಾಯ್ತು ಮಾರ್ರೆ, ನಿಂದಾಯ್ತಾ? ನಂದು ಈಗಷ್ಟೇ ಆದದ್ದಷ್ಟೇ ಮಾರ್ರೆ.

ವಿ~ ಮೀನ್ ಮಾರ್ರೆ ನಿಂಗೆಂತ? ನಂಗೆ ಕೋಳಿ ಮಾರ್ರೆ ಇವತ್ತು.

ಮತ್ತೆ . Hello.

Holi March ಏಳಕ್ಕೆ.

ಹೌದು ಆಚರಣೆ ಮಾಡುವಂತ ಇದ್ದೆವೇ ಮಾರ್ರೆ ಇದ್ದೀಯ? ನೋಡ್ತೆ ಮಾರ್ರೆ ಪುರ್ಸೋತು ಇದ್ರೆ ಬರ್ತೆ. ಆ ಪುರ್ಸೋತು ಮಾಡು ಮಾರ್ರೆ ಒಂದು. ಆಯ್ತು ಮಾರ್ರೆ ಬರ್ತೆ.

ಬರ್ತೆ ಬರ್ತಿದ್ದೇನೆ. ಇದ್ದೀಯಾ?

ನೀನೀಗ holi, holi ಅಂತ ಹೇಳ್ತಿಯಲ್ಲಾ ಇತಿಹಾಸ ಅದರದ್ದು? ಅದರ ಇತಿಹಾಸವನ್ನು ಕೇಳಿದಾಗೆ ನನಪು ಮಾರ್ರೆ.

ತ~ ತಾ~ ತರಕಸು~ ತಾರಕ ತಾರಕಾಸುರನೆಂಬ ರಾ~ ರಾಕ್ಷಸ ಇದ್ದನಂತೆ ಅಲ್ಲಾ ದುರಂಕಾರದಿಂದ ಇದ್ದ.

ಅವನಿಗೆ ಎಂತ ಸಾವು ಬರ~ ಬರದಿರಲಿ ಅಂತ ಎಂತ ತಪಸ್ಸು ಎಲ್ಲಾ ಮಾಡ್ತಿದ್ದ ಅಂತಲ್ಲಾ.

ಹಾ ವರ ಕೊಟ್ಟಿದ್ದಾರಲ್ಲಾ.

ಶಿವ ಶಿವ ಜನಿಸಿದ ಎಂತ ಏಳು ಏಳು ಶಿಶುವಿನಿಂದ ಬರಲಿ ಎಂಬ ವರವನ್ನು ಕೇಳ್ತಾನಲ್ಲಾವ. ಅದು ಹಾಗೆ ಅಲ್ಲ ಮಾರ್ರೆ ನಾನ್ ಹೇಳ್ತೆ ಕೇಳ್.

ಅದು ಅದು ಉಂಟಲ್ಲಾ ವರ ಕೊಟ್ಟದ್ದು .

ಆ ಬ್ರಹ್ಮ ಕೊಟ್ಟದ್ದು ಅಂದ್ರೆ ಶಿ~ ಶಿವನಿಂದ ಜನಿಸಿದ ಏಳು ವರ್ಷದ ಮಗುವಿನಿಂದ ಅವನಿಗೆ ಸಾವ್ ಬರ್ಬೇಕಂತ ವರ ಕೊಟ್ಟದ್ದು.

ಹಾ ಏಳು ವರ್ಷದ ಮಗ ಮಗನಿಂದ ಸಾವು ಬರ್ಬೇಕಂತ.